ಇದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ. ಇದರಿಂದ ಸೂತ್ತಲೂ ಇದರಲ್ಲಿ ಮರಗಳಿವೆ ಚೆನ್ನಾಗಿ ಕಾಣಿಸುತ್ತಾ ರೋಡ್ ಸೈಡಿನಿಂದ ಕೂಡಿದ್ದು ಇಂದೆಯಿಂದಾ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತಾಯಿದೆ. ನೋಡಿ ತುಂಬಾ ಸ್ಪೆಷಲ್ ಆಗಿ ಕಾಣಿಸುತ್ತಾ ಇದೆ.

ಇದೊಂದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಕರಿ ಗಿಡ ಕರಿ ಮರ ಗಿಡ ಇದಾಗಿದೆ. ಮನೆ ಕಾಣಿಸುತ್ತಾ ಕರಿಮನೆಗಡ ಏರಿಯಾ ಆಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸು ಗಿಡ ಮರಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಕಲ್ಮನ್ ಏರಿಯಾ --

ಇದು ಒಂದು ತುಂಬಾ ದೊಡ್ಡದಾದ ಎತ್ತರವಾದ ಕಟ್ಟಡಗಳಿಂದ ಕೂಡಿದ ಬೈಕ್ ಗಳಿಂದ ಕುಡಿದು ನೋಡಲು ತುಂಬಾ ಚೆನ್ನಾಗಿದೆ ಕುಡಿದು ನೋಡಲು ತುಂಬಾ ಚೆನ್ನಾಗಿದೆ ಕಾಣಿಸುತ್ತದೆ .

ಒಂದು ಸುತ್ತಮುತ್ತಲು ಗಿಡಮರಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ. ಗಿಡಮರಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ. ಚಿನ್ನಗಿಡಗಳಿಂದ ಕೂಡಿದ್ದು ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ. ಗಿಡ ಮರಗಳಿಂದ ಕೂಡಿದ್ದು ಕಟ್ಟಡಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾಯಿದೆ.

ಇದೊಂದು ಏರ್ ಟೆಲ್ ಆಗಿದೆ. ಏರ್ ಟೆಲ್ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಏರ್ಟೆಲ್ ಆಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಹಾಗೆ ಕಾಣಿಸುತ್ತಿರುವ ಏರ್ಟೆಲ್ ಆಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಐರ್ಟಲ್ಲೂ ಇದೊಂದು ಏರ್ಟೆಲ್ ಇದಾಗಿ ಕಾಣಿಸುತ್ತಾ ಇದೆ.

ಬಹಳ ಎತ್ತರವಾದ ದೂರದಿಂದ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆಗಿ ಮಣ್ಣುಗಳಿಂದ ಕೂಡಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ಸುತ್ತಮುತ್ತಲಿ ಇರುವಂತಹ--

ತುಂಬಾ ಚೆನ್ನಾಗಿ ಕಾಣ್ಸುತ್ತೆ ಅದನ್ನುತುಂಬಾ ಚೆನ್ನಾಗಿ ಕಾಣ್ಸುತ್ತೆ. ಅದನ್ನು ನೋಡಲು ತುಂಬಾ ಸುಂದರವಾಗಿನೋಡಲು ನೋಡಲು ಸುಂದರವಾಗಿದೆ ತುಂಬಾ ಸ್ಪೆಷಲ್ ಆಗಿ ಕಾಣುತ್ತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ .ಫ್ರುಇಟ್ಸ್ ಇಂದ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೋರ್ ನ ರೀತಿಯಲ್ಲಿ ನೋಡಲು ತುಂಬಾ--

ಲೈಟ್ ಗಳು ತುಂಬಾ ಚನ್ನಾಗಿ ಕಾಣುಸ್ತಾ ಇದೆ ಪೆಟ್ರೋಲ್ ಬಂಕ್ ಆಗಿದೆ ನೋಡಿದ್ರೆ ತುಂಬಾ ಚನ್ನಾಗಿ ಕಾಣುಸ್ತಾ ಇದೆ. ಸುತ್ತಲೂ ಇದರಿಂದ ಲೈಟ್ ಗಳು ನೋಡಲು ತುಂಬಾ ಚನ್ನಾಗಿ ಕಾಣುಸ್ತಾ ಇದೆ. ಪೆಟ್ರೋಲ್ ಬಂಕ್ ಆಗಿದ್ದರಿಂದ ತುಂಬಾನೇ ಚನ್ನಾಗಿ ಕಾಣುಸ್ತಾ ಇದೆ .ಪೆಟ್ರೋಲ್ ಬಂಕ್ ಇದರಿಂದಲೇ--

ಇಲ್ಲಿ ನೋಡಲು ಲೈಟ್ಸ್ಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಗಿಡಮರಗಳ ರೀತಿಯಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.

ಇದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು ಸುತ್ತಮುತ್ತಾ ಗಿಡಮರಗಳಿಂದ ಕುಡಿದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತಾ .

ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಕೊಡುಗೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಥ ಕೊಡುಗೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಇದೇ ಇದು ತುಂಬಾ ಕೊಡುಗೆ ತುಂಬಾ ಕತ್ತಲೆ ವಾತಾವರಣ ಕೊಡುಗೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.

ಮದುವೇ ಫೋಟೋ ಆಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಮದುವೆ ಫೋಟೋದಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇಂದ ಕೂಡಿದೆ ಇದೊಂದು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಮದುವೆ ಫೋಟೋದ ರೀತಿಯಲ್ಲಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ. ಮದುವೇ ಫೋಟೋದ ರೀತಿಯಲ್ಲಿದ್ದು--

ಇದು ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಚಿತ್ರದಲ್ಲಿ ಬಂದು ಮರಗಲ್ಲಿಂದ ಕೂಡಿದೆ ಮರಗಳು ತುಂಬ ಚೆನ್ನಾಗಿ ಕಾಣಿಸುತ್ತಿರುವ ತುಂಬ ಚೆನ್ನಾಗಿ ಕಾಣಿಸುತ್ತಿರುವ ಇದರಿಂದ ಕೂಡಿದೆ ನೋಡಲು ತುಂಬ ಚೆನ್ನಾಗಿ ಕಾಣಿಸುತಿದ್ದೆ ಸುತ್ತ ಮುತ್ತಲು ತುಂಬ ಚೆನ್ನಾಗಿದೆ.